ಇದೆ ತರದಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸಿಕೊಂಡು ಹೋದರೆ ನಮಗೂ ಒಳ್ಳೆಯದು ಮುಂದಿನ ಪೀಳಿಗೆಗೂ ಒಳ್ಳೇದಾ --

ಅಅ ಜನರಿಗೆ ಬೇಕಾದಂತಹ ಫ್ಯಸಿಲಿಟೀಸ್ ಪ್ರೊವೈಡ್ ಮಾಡ್ತದೆ ಪ್ರ ಪ್ರೊವೈಡ್ ಮಾಡ್ಲಿಕ್ಕೆ ಜನಗಳು ಒಳಗಡೆ ಇರೋ ಸ್ಟಾಫ್ಸ್ ಹೆಲ್ಪ್ ಮಾಡ್ತಾರ.

ಪ್ರತಿಯೊಂದು ಹಳೆ ಕಾಲದಲ್ಲಿ ಉಪಯೋಗಿಸ್ತಾಕ್ಕಂತಹ ಎಲ್ಲ ರೀತಿಯ ಸಾಮಾನುಗಳು --

ರೆಡ್ ಪಾಂಡಾ ಸೂಪರ್ ಮಾರ್ಕೆಟ್ ಅನ್ನೋದು ಒಂದು ಶಿವಮೊಗ್ಗ ದಲ್ಲಿ ಇರ್ತಕ್ಕಂತಹ ಎಲ್ಲ ಸೂಪರ್ ಮಾರ್ಕೆಟ್ಗ ಳಲ್ಲಿ ಒಂದಾಗಿದೆ .

ಸರ್ಜಿ ಕಾನ್ವೆಂಷನಲ್ ಹಾಲ್ ಆಗಿದ್ದು ಇಲ್ಲಿ ಮದುವೆಗಳು ಹಾಗು ಅದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಡಲಿಕ್ಕೇ ಒಂದು ಒಳ್ಳೆ ಜಾ ಒಂದು ಜಾಗ ಆಗಿದೆ.

ಆಹ್ಹ್ ಹಲವಾರು ಪ್ರೋಗ್ರಾಮ್ಗಳನ್ನ ಮಾಡ್ಲಿಕ್ಕೆ ಒಳ್ಳೆ ರೀತಿಯಾದಂತ ಜಾಗವಾಗಿದೆ ಅಂತ ಹೇಳ್ಬಹುದು.

ಮೇಲ್ಗಡೆ ಕಾಣ್ತಾ ಇರ್ತಕ್ಕಂತಹದು ಫೀಮೇಲ್ ಜನರಲ್ ವಾರ್ಡ್ ಹೆಂಗಸರಿಗಾಗಿ ಸಪರೇಟ್ ವಾರ್ಡ್ ಅನ್ನ --

ವಾರ್ಡ್ ಅಲ್ ಇರ್ತಕ್ಕಂತಹ ಒಂದು ಹಾಸ್ಪಿಟಲ್ ಆಗಿದೆ. ಇದು ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂತಹ ಒಂದು ವಾರ್ಡ ಇನ --

ಈ ಮೇಲಿನ ದ್ರಶ್ಯದಲ್ಲಿ ನಾವು ಹಸಿರು ಬಣ್ಣದ ಗಿಡ ಮರಗಳನ್ನು ನೋಡಬಹುದು ಹಾಗೆ ಇವೆಲ್ಲ--

ಒಂದು ಸೋರ್ಸ್ ಅನ್ನು ನಾವು ನೋಡಬಹುದು. ನದಿ ಆಗಿರ್ಬಹುದು ಅದು ಹೊಳೆ ಆಗಿರ್ಬಹುದು.

ಓಡಾಡ್ಲಿಕ್ಕೆ ಅಥವಾ ಇತರೆ ಕೆಲಸಗಳನ್ನ ಮಾಡ್ಲಿಕ್ಕೆ ಜಾಗ ಕೂಡ ದೊರೆಯುತ್ತದೆ.

ಹಿಂಭಾಗದಲ್ಲಿ ಸ್ನ್ಯಾಕ್ ಬಾರ್ ಅಂತ ಒಂದು ಹಣ್ಣಿನ ಅಂಗಡಿ ಇದ್ಕೊಂಡಿರ್ತಾಕ್ಕಂತಹ --

ಪರಿಸರ ಪರಿಸದ ದ್ರಶ್ಯವನ್ನು ನಾವಿಲ್ಲಿ ಚೆನ್ನಾಗಿ ಇರ್ತಕ್ಕಂತಹ ಒಂದು ದ್ರಶ್ಯವನ್ನು ಅನುಭವಿಸ್ತಾ ಇರ್ತಕ್ಕಂತಹ ಜನರನ್ನು ನಾವು ನೋಡಬಹುದು ಇಲ್ಲಿ --

ರೋಡ್ ನ ಮುಖಂತರ ಹೋಗುವವರೆಲ್ಲರೂ ಅದನ್ನ ನೋಡಿ ಆನಂದಿಸಿ ಹೋಗ್ತಾರೆ --

ಇದಕ್ಕೆ ಪ್ರವೇಶಕ್ಕೆ ಒಂದು ಕೇಸರಿಯ ಬಾಗಿಲ್ ಇರ್ತಕ್ಕಂತಹದ್ದು ಹಾಗೆ ಹಿಂಬಾಗದಲ್ಲಿ ಶಿವನ ದೇವಸ್ಥಾನ ಇರ್ತಕ್ಕಂತಹ ದ್ರಶ್ಯ ಇದಾಗಿದೆ.

ಮಹಾರಾಷ್ಟ್ರ ಎನ್ನುದು ಒಂದು ಟೂರಿಸಮ್ ಕ್ಯಾಪಿಟಲ್ ಆಗಿರ್ತಕ್ಕಂತದ್ದು ಹಾಗೆ ಅದನ್ನ ತೋರ್ಸ್ಲಿಕ್ಕೆ ಇಲ್ಲಿ ಮೇಲ್ಗಡೆ ಒಂದ್ ಬೋರ್ಡ್ ಹಾಕಿದ್ದಾರೆ ವೆಲ್ಕಮ್ ಟು ಟೂರಿಸಮ್ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ .